ಇಲ್ಲಿ ನಾವು ಒಂದು ಅಂಗಡಿಯನ್ನ ಒಂದು ಬಿಲ್ಡಿಂಗ್ ನೋಡಬಹುದು ಇದೊಂದು ಸರ್ಕಾರ ಕಚೇರಿ ಅಂತ ಹೇಳ್ಬಹುದು ವಿವಾಹ ನೋಂದಣಿ ಕಚೇರಿ.

ಇಲ್ಲಿ ನಾವು ಒಂದು ಅ ಗೋಡೆಯನ್ನು ನೋಡಬೋದು ಅಲ್ಲಿ ಒಂದು ಏಡಿ ಮೀನ್ಗಳು ಶಾರ್ಕ್ ಗಳು ಆ ಅವುಗಳು ಇರುವಂತ ಒಂದು ಜಲಚರ ಪ್ರಾಣಿಗಳ ಒಂದು ಫೋಟೋಗಳನ್ನ ಇಲ್ಲಿ ಹಾಕಿದ್ದಾರೆ .

ಇದು ಸಿ_ಈ_ಟಿ ಅಂಡ್ ಜೆ_ಈ _ಈ ಅಂತ ಒಂದು ಲೈನನ್ನು ಕೂಡ ಅಲ್ಲಿ ಆಕಿದಾರೆ.